ಆಚೆ ಒಂದು ಉದ್ದವಾದ ಬೋರ್ಡ್ ನ್ನು ಇಟ್ಟಿದ್ದಾರೆ.

ಅವನ ಜೊತೆ ಬೇರೆ ಯಾರೂ ಜನ್ರು ಕಾಣಿಸ್ತಾ ಇಲ್ಲ .

ಈ ರೋಡ್ ನಲ್ಲಿ ಯಾವುದೂ ವಾಹನ ಕಾಣಿಸ್ತಾ ಇಲ್ಲ.

ಇಲ್ಲಿ ತುಂಬಾ ಜನರು ಕಾಣಿಸ್ತಾ ಇದ್ದಾರೆ ಒಂದು ದೊಡ್ಡವಾದ ಕಾರ್ ಕೂಡ ಕಾಣಿಸ್ತಾ ಇದೆ.

ಮಧ್ಯದಲ್ಲಿ ಬಾಹುಬಲಿಯ ಒಂದು ದೊಡ್ಡ ದಾದ ಒಂದು ಪ್ರತಿಮೆ ಕೂಡ ಕಾಣಿಸ್ತಾ ಇದೆ.